ಯಾವುದೇ ಸ್ಥಳಕ್ಕೆ ಹೋದರೂ ಅಲ್ಲಿ ಸೆಲ್ಫಿ ಗಳನ್ನು ತೆಗೆದು ಸೋಶಿಯಲ್ ಮೀಡಿಯಾ ದಲ್ಲಿ ಪೋಸ್ಟ್ ಮಾಡುತ್ತಾರೆ ಈ ಚಿತ್ರದಲ್ಲಿಯೂ ಒಬ್ಬ ಯುವಕ ತಾನು ಹೋದ ಸ್ಥಳದಲ್ಲಿ ಸೆಲ್ಫಿ ಯನ್ನು ತೆಗೆಯುತ್ತಿದ್ದಾನೆ.

ಐಟಮ್ ಗಳಾದ ಪೆನ್ನು ಪೆನ್ಸಿಲ್ ಪುಸ್ತಕ ಬೈಂಡ್ ಸ್ಕೇಲ್ ಇರೇಸರ್ ಮುಂತಾದ ವಸ್ತುಗಳು ದೊರೆಯುತ್ತದೆ ಹಾಗೆಯೇ ಇಲ್ಲಿ ಗೊಂಬೆಗಳು ಬಾಲ್ ಗಳು ಹಾಗೇ ಮನೆಯ ಸಾಮಗ್ರಿಗಳು ದೊರೆಯುತ್ತದೆ.

ಈ ಚಿತ್ರದಲ್ಲಿ ಹಲವಾರು ಕಟ್ಟಡಗಳಿವೆ ಹಾಗೆ ಈ ವ ಇದರಲ್ಲಿರುವ ಒಂದು ಕಟ್ಟಡವು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ .

ಇಲ್ಲಿ ಒಂದು ಕೆಂಪು ಕಪ್ಪು ಹಾಗು ಪಿಂಕ್ ಬಣ್ಣದ ಬಸ್ಸು ನಿಂತಿದೆ ಹಾಗೆ ಒಬ್ಬ ವ್ಯಕ್ತಿಯು ಬಸ್ಸಿನ ಪಕ್ಕ ಬ್ಯಾಗನ್ನು ಹಿಡಿದು ನಿಂತಿದ್ದಾನೆ ಹಾಗೆ ಒಂದು ಆಟೋ ಕೂಡಾ ತೋರುತ್ತಿದೆ.

ಹೆಂಗಸರು ಮತ್ತು ಗಂಡಸರು ಒಟ್ಟಾಗಿ ಸೇರಿ ಹೂವಿನ ತೋಟದಲ್ಲಿ ಹೂವನ್ನು ಕೀಳುತ್ತ ಕೆಲಸವನ್ನು ಮಾಡುತ್ತಿದ್ದಾರೆ ಹಾಗೆಯೇ--